ದೊಡ್ಡ ದೊಡ್ಡ ಮರಗಳು ಕೂಡ ಇದೆ ಅದರ ಪಕ್ಕದಲ್ಲಿ ಒಂದು ಮಣ್ಣಿನ ರೋಡ್ ಕೂಡ ಇದೆ ಹಾಗೇನೇ ಒಂದು ಬ್ರಿಜ್ ಏನೊ ಇದೆ.

ಇಲ್ಲಿ ನೀವು ಕೂಡ ನೋಡ್ತಿದೀರಾ ಒಂದು ದೊಡ್ಡದಾದ ಕಟ್ಟಡ ಇದೆ ಹಾಗೆನೇ ಇಲ್ಲಿ ಕೂಡಾ ಚಿಕ್ಕ ಚಿಕ್ಕ ಗಿಡಗಳೆಲ್ಲಾ ಬೆಳೆಸಿದ್ದಾರೆ.